ಇದು ಒಂದು ಬರ್ಗರ್ ಆಗಿದೆ ಹಾಗೆ ಒಂದು ದೊಡ್ಡ ಹೋಟೆಲ್ನಲ್ಲಿ ಕುಳಿತಿದ್ದಾರೆ ಮೂರು ಜನ. ಅವರು--

ಇದು ಒಂದು ಚಿಕ್ಕದು ಮಣ್ಣಿನಲ್ಲಿ ಮಣ್ಣಿ-ಮಣ್ಣಿನ ಒಂದು ಕೋಟೆ ಆಗಿದೆ

ಇದು ಅನೇಕ ಕಡೆ ಹಾಕಿರುತ್ತಾರೆ ಮನೇ ಪಾರ್ಕು ಇದನ್ನು ಒಳಗಡೆ ಯಾರು ಹೋಗಬಾರದು ಸ ಪ್ರಾಣಿ ಪಕ್ಷಿಗಳು ಯಾ ಪ್ರಾಣಿಗಳು ಯಾವುದು ಹೋಗಬಾರದು ಗಿಡಮರಗಳನ್ನು ತಿನ್ನುತ್ತಿಗೆ ಕಾರಣ ಹಾಕಿರುತ್ತಾರೆ.

ಹೇ ಶಿವನು ಅನೇಕ ಕಡೆ ಎಲ್ಲ ದೇಶದಲ್ಲಿ ಇಡೀ ಪ್ರಪಂಚವನ್ನೇ ಪೂಜಿಸುವ ಶಿವನು ಆಗಿದೆ ಒಂದು ಪಾರ್ಕಿನ ಸುತ್ತಮುತ್ತ ಬೆಟ್ಟ ಗುಡ್ಡಗಳು ಅಹ್ಹ್ ಮರಗಳು --